ಮತ್ತೆ ಇನ್ನೊಂದ್ ಮೂರ್ನಾಲ್ಕು ವೈಟ್ ಕಾರ್ ನಿಂತ್ಕೊಂಡಿದೆ.

ಮತ್ತೆ ಇದು ಒಂತರಾ ದ್ವಾರಬಾಗ್ಲು ಅನ್ನೋ ಟೈಪ್ ಕಾಣಿಸ್ತಿದೆ.

ಬ್ಲೂ ಆ ಅಂದ್ರೆ ಬೋತ್ ಕಲರ್ ಟೈಪ್ ಒಂದ್ ಗ್ರೀನಿಶ್ ಮಿಕ್ಸ್ ಮಿಕ್ಸ್ ಆಗಿರೋ ಒಂದ್ ಟಿ ಶರ್ಟ್ ಹಾಕೊಂಡಿರೋರ್ ಒಬ್ಬರಿದ್ದಾರೆ.

ಈ ಇಮೇಜ್ ಒಳಗೆ ಒಂದ್ ಮಸೀದಿ ಇದೆ.

ಇದು ಒಂದು ದೊಡ್ಡ ಮರ್ಟ್ ಮಾರ್ಟ್ ಇದ ಇದ್ ಹಾಗಿದೆ ಇಲ್ಲಿ ಡ್ರಸ್ ಇದಾವೆ ವಿ ಟು ಇದ ಮಾರ್ಟ್ ನೇಮ್ ವಿ ಟೂ ಅಂತ.

ಈ ಕಡೆ ಎಲ್ಲ ಬೈಕ್ ಪಾರ್ಕ್ ಮಾಡೋಕೆ ಪ್ಲೇಸ್ ಇದೆ ಒಬ್ರು ಆಂಟಿ ಇದಾರೆ.

ಮತ್ತೆ ಎಲ್ಲಿ ಬೋರ್ವೆಲ್ ಟೈಪ್ ಒಂದು ಗಾಡಿ ಇದೆ ಬೋರ್ವೆಲ್ ಹಾಕ್ತಿದ್ದಾರೆ ಅನ್ಸುತ್ತೆ.

ಮತ್ತೆ ಆ ಕಡೆ ಎಲ್ಲಾ ಆ ಸಾಂಗ್ ಪ್ಲೇ ಮಾಡ್ತಿದ್ದಾರೆ.

ಮತ್ತೆ ಆ ಸೈಡ್ ಎಲ್ಲ ಬಾಳ್ಗೆ ಕಾಣಿಸ್ತಾ ಇದೆ ಬ್ಲಾಕ್ ಕಲರ್ದು.

ಇದನ್ನ ಒಂದು ಒಲೆಯ ಮೇಲೆ ಇಟ್ಟಿರೋ ತರ ಕಾಣಿಸ್ತಿದೆ.

ಈ ಇಮೇಜ್ ಅಲ್ಲಿ ಒಂದು ನಾಲ್ಕೈದ್ ಚೇರ್ ಕಾಣುಸ್ತಿದೆ ಒಂದ್ ಟೇಬಲ್ ಕಾಣುಸ್ತಿದೆ.

ಮತ್ತೆ ಮೇಲ್ಗಡೆ ಟೇಬಲ್ ಮೇಲ್ಗಡೆ ಇರೋ ಅಂತ ಪ್ಲಯ್ವುಡ್ ಎಲ್ಲಾ ತಗಡಿಂದ ಹಾಕಿದ್ದಾರೆ.

ಇಲ್ಲಿ ಒಂದಿಷ್ಟು ಕಲ್ಗಳಿಂದ ರೌಂಡ್ ಶೇಪ್ ಆಗಿ ಏನೋ ಒನ್ ಡೆಕೋರೇಷನ್ ಮಾಡಿದೆ.

ಬಿಲ್ಡಿಂಗ್ ಸುತ್ತ ಕಿಟಕಿ ಕಡೆಯೆಲ್ಲ ಮ್ಮ್ - ಗ್ಲಾಸ್ ಇಂದ ಇದಾಗಿದೆ ಒಂದ್ ಮಷೀನ್ ಇದೆ ನೀರಿಂದು.

ಈ ಇಮೇಜ್ ಅಲ್ಲಿ ಒಂದೆರಡು ಕಂಪ್ಯೂಟರ್ ಇವೆ ಒಂದು ಟಿ_ವಿ ಇದೆ.

ಮತ್ತೆ ನಾಲ್ಕು ಮೂರ್ ಚೇರ್ ಇದೆ ಆಕಡೆ ಎಲ್ಲಾ ಒಂದ ಮೂರ ಜನ ಕೂತ್ಕೊಂಡಿದ್ದಾರೆ ಕಾಣಿಸ್ತಾ ಇಲ್ಲ.

ಈ ಇಮೇಜ್ ಅಲ್ಲಿ ಹುಲ್ಲಿ ಹುಲ್ಲಿದೆ ಮುಂದೆ ಕಸ ಇದೆ.

ಇಲ್ಲೊಬ್ಬರು ಏನೋ ಅದಕ್ಕೆ ಎಣ್ಣೆ ತರ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ.

ಅದಕ್ಕೆ ಒಬ್ಬರು ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡು ಆ ಕಡೆ ದೂರದಿಂದ ಕಾಣ್ತಿದ್ದಾರೆ.